ಸುಂದರವಾದ ಗಾರ್ಡನ್ ಅನ್ನು ಹೊಂದಿದು ತುಂಬಾ ಚನಾಗಿ ಹಸಿರುಗಳಿಂದ ಕೂಡಿದೆ ಗಿಡ ಮರಗಳು ಇವೆ.

ಇದು ಒಂದು ವರ್ಕೌಟ್ ಮಾಡುವ ಜಿಮ್ ಆಗಿದ್ದು ಇಲ್ಲಿ ಹಸಿರ ಕಲರ್ ನ ಮ್ಯಾಟನ್ನು ಹಾಕಿದ್ದಾರೆ.

ಕೆಳಗಡೆ ಮ್ಯಾಟ್ ಅನ್ನು ಸಹ ಹಾಕಿದರೆ ಕಲರ್ ಕಲರ್ ಅನ್ನುವ ಡಂಬೆಲ್ಸಗಲಿದೆ.

ಇಲ್ಲಿ ನಗರ ಸಭೆ ಸಹ ಇದೆ.

ಇದು ಒಂದು ಪ್ರೇಕ್ಷಣೆಯ ಸ್ಥಳವಾಗಿದ್ದು ಇಲ್ಲಿ ಮೆಟ್ಟಲುಗಳು ಇವೆ ಇಲ್ಲಿ ಒಂದು ಮೂರ್ತಿಯೊನ್ನ ಸಹ ಇಲ್ಲಿಒಂದು ಕಲ್ಲಿನಲ್ಲಿ ಕೆತ್ತಿ ನಿಲ್ಸಿದಾರೆ

ಹಾಗು ಇದು ಕನ್ನಡಿ ಯನ್ನು ಗ್ಲಾಸ್ ಇಂದಮುಚ್ಲಾಗಿದೆ ಕಿಡಿಕಿ ಯನ್ನು ಗ್ಲಾಸ್ ಇಂದ ಮುಚ್ಚಲಾಗಿದೆ.